ಬಿಜಾಪುರದ ಗೋಲ್ ಗುಂಬಜ್ ತರ ಎರಡು ಕಟ್ಟಗಳು ಇವೆ.

ಇದು ಒಂದು ಅಧಿಕಾರಿಯ ರೂಮು ಆಗಿದೆ ರೂಮಿನಲ್ಲಿ ಒಂದು ಟೇಬಲ್ ಮತ್ತು ಒಂದು ಪುಸ್ತಕಗಳು--

ಒಂದು ಮತ್ತು ಹಾಸಿಗೆ ಟವೆಲ್ ಗಳೆಲ್ಲ ತಂದಿದ್ದಾರೆ.

ಮೂರು ಟ್ರಾಕ್ಟರೀಗಳನ್ನು ಒಂದು ತಗಡು ರೂಮಿನಲ್ಲಿ ಹಾಕಿ ಇಕ್ಕಿದ್ದಾರೆ.

ಮತ್ತು ನಾಲ್ಕೈದು ಬ್ಯಾನರ್ ನಲ್ಲಿ ಅರವಿ ಹಾಕೋಂಡ್ನ ಚಿತ್ರ ಕೂಡ ತೋರಿಸಲಾಗಿದೆ.

ಇಕ್ಕಿ ಕೊಡ್ಲಿಹತ್ತಾರ ಹಿಂದ್ ಬೋರ್ಡಿನ್ ಮ್ಯಾಲ್ ವಿದ್ಯಾ ರಕ್ತದಾನ ಅಂತ ಬರ್ದಾರ.

ಈ ಟೇಬಲ್ ಮೇಲೆ ವಸ್ತುಕು ನೀರಿನ ಬಾಟಲು ಎಲ್ಲಾ ಅವ ಗೋಳೆಂದು ನೀರಿನ್ ಬಾಟಲು ಕೂಡ ಅವ.

ಒಂದೊಂದು ಡಬ್ಬಿ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಅಂತ ಬರ್ದಾರ.

ಇಲ್ಲಿ ಇಬ್ಬರ್ ಬೆಳ್ಳನ್ ದೋತಿ ಹಾಕೊಂಡ್ ಊದಿನ್ ಕಡ್ಡಿ ಹಿಡ್ಕೊಂಡ್ ಸೂರ್ಯಾಗ ನಮಸ್ಕಾರ ಮಾಡ್ಲಾತ್ತರ.

ಎರಡು ಮೂರು ಟೇಬಲ್ ಹಾಕಿನ್ನು ಅವ.

ಈ ಹಾಸ್ಪಿಟಲ್ ದಾಗ ಸ್ಪೆಷಲಿ ಹಾರ್ಟ್ ಕ್ಲೀನಿಕ್ ದದ.

ಒಳಗಗೋರಿಗ್ ಚಪ್ಲಿ ಸ್ಟಾಂಡ್ ಕೂಡ ಇಕ್ಕಿದ್ದಾರೆ.

ಇದು ಒಂದು ಕ್ರಿಕೆಟ್ ಗ್ರೌಂಡ್ ಅದ.

ಇದು ಒಂದು ಕಟಿಂಗ್ ದುಖಾನ್ ಇಲ್ಲಿ ಕಟಿಂಗ್ ದುಖಾನಿನಲ್ಲಿ ಒಬ್ಬ ಶೇವಿಂಗ್ ಮಾಡ್ಕೋತ ಇದ್ದಾನೆ.

ಒಂದು ಐದಾರು ಸ್ಪ್ರೇ ಬಾಟಲ್ ಕೂಡ ಇವೆ ಒಬ್ಬನು ಇಲ್ಲಿ ಫೋನ್ ನಲ್ಲಿ ಚಾರ್ಜ್ ಕೂಡ ಹಚ್ಚಿದ್ದಾನೆ.

ಇದು ಒಂದು ಮನೆಯದ ಮನೆಯೊಳಗೊಂದು ಗಾಜಿನ್ ಒಳ ಸುಮಾರ್ ಡಿಸೈನ್ ಡಿಸೈನ್ ವಸ್ತುಗೊಳು ಇಕ್ಯಾರ.

ಒಂದಿಬ್ಬರ್ ಮೂವರ್ ಮಾಶ್ಯರ್ ಮೂರ್ತಿ ಮಾಡಿ ಇಕ್ಕಯ್ರ್-

ಚಷ್ಮ ದುಕಾಂದಾಗ ಇಬ್ಬರು ಮೂವರು ಚಷ್ಮ ಖರೀದಿ ಮಾಡ್ಲಾಕ್ ಬಂದಾರ ಒನ್ ಸೈಡ್ ಇಕಡಿ ಸೇಲ್ ಫಿಫ್ಟಿ ಪರ್ಸೆಂಟ್ ಅಂತ್ ಬರ್ದಾರ.

ಇದು ಒಂದು ಪೆಟ್ರೋಲ್ ಪಂಪ್ .

ಪೆಟ್ರೋಲ್ ಪಂಪ್ ಮುಂದು ಒಂದು ಕಾರು ಕಾರಿನ್ ಮುಂದ್ ಒಬ್ಬ ಮನುಷ್ಯ ನಿಂತಾನ ಮತ್ತೊಂದ್ ಬಾಜು ಟಮ್ ಟಮ್ ಬಾಜು ಒಂದ್ ಲಾರಿ ಮೂರ್ ಪೆಟ್ರೋಲ್ ಹಾಕೊಳಾಕ್ ನಿಂತಾವ.

ಇಲ್ಲಿ ಬಾಜು ಒಂದು ದೊಡ್ಡ ಮನೆ ಕೂಡ ಇದೆ ಹಾಗು--

ಇನ್ನೊಂದು ಸ್ನಾನ ಮಾಡಿ ಮತ್ತೆ ವಾಪಸ್ ಹೊರಗೆ ಹೋಗುತ್ತಿದ್ದಾರೆ.

ಇಲ್ಲಿ ಎಂದು ಹೈವೇ ರೋಡ್ ಇನಲ್ಲಿ ಸುಮಾರು ಕಾರು ಗಳು ಹೋಗುತ್ತಿವೆ.

ಆಗ ಒಂದು ಗೇಟ್ ತೆರೆದಿಂದ ಒಂದು ಗೇಟ್ ಮುಚ್ಚಿಂದಿದ್ದ.

ಇಲ್ಲಿ ಎರಡು ರೂಮುಗಳಿವೆ ಒಂದು ರೂಮಿನ ಅರ್ಧ ಶಟರ್ ಮಾತ್ರ ತೆರ್ದಿದ್ದಾರೆ ಅದ್ರ ನಡುಬರ್ಕ್ ಗಾಡಿ ಮೇಲೆ ಚಿಟ್ಟಿ ಕೂಡ ಮೆತ್ತಿದ್ದಾರೆ.

ಮತ್ತು ಕೈಯನ್ನು ತೊಳ್ಕೊಳೋಕೆ ಹ್ಯಾಂಡ್ ವಾಷ್ ಕೂಡ ಇವೆ ಪೌಡರ್ ಗಳು ಕೂಡ ಇವೆ.

ಮ್ಯಾಗಿ ಪ್ಯಾಕೆಟಿನಲ್ಲಿ ಎರೆಡು ಹೂ ಚೀಸ್ಕೂಡ ಇವೆ ಮ್ಯಾಗಿ ಮತ್ತು ಹಿಪ್ಪಿ ಅಂತ ಬರೆಯಲಾಗಿದೆ.

ಒಂದು ಇಲ್ಲಿ ಲೈಟು ಕೂಡ ಹಾಕಿದ್ದಾರೆ.

ಇದರ ಮ್ಯಾಲ ದೊಡ್ಡ ಬ್ಯಾನರ್ ಕೂಡ ಹಾಕಿದ್ದಾರೆ ಅದರ ಮುಂದೆ ಒಂದು ಪರದ ಆಕೆರಾ ಒಳಗೆ ಬಿಸಿಲು ಬರಬಾರದು ಅಂತ.

ಈ ದುಖಾನ್ನ ಹೆಸರು ಡಿಚಡಿಲ್ ಫ್ಯಾಶನ್ ದುಖಾನ್.

ಹೂವಿನ ಅಂಗಡಿ ಕೆ_ಇ_ಬಿ ರೋಡ್ ಬೀದರ್ ಹತ್ತಿರ ಬರುತ್ತದೆ ಅಂತ ಬರೆಯಲಾಗಿದೆ.

ಆ ಶಟರ್ ಮ್ಯಾಲ್ ಶ್ರೀ ಶ್ರೀ ಜಗದೀಶ್ವರಿ ಮಾತಾ ಎಲೆಕ್ಟ್ರಿಕಲ್ ಅಂತ್ ಬರ್ದಾರ.

ಕೆಡಿಗ್ ಅವ್ರ್ ಫೋನ್ ನಂಬರ್ ಕೂಡ ಹಾಕ್ಯಾರ.

ಆರು ಚೀಲಗಳು ಕಿರಾಣಿ ಡಬ್ಬಿಗಳು ಎಣ್ಣೆ ಡಬ್ಬಿಗಳು ಕೂಡ ಇವೆ.

ಇಲ್ಲೊಂದು ಸ್ಥಳ ಕಾಂಜಿನಂತೆ ಒಂದು ಗ್ಲಾಸ್ ಅದ.

ಆ ಕ್ಷಣದಾಗ ಎಲ್ಲರೂ ಒಬ್ಬ್ರಿಕಿಂತೋಬ್ರು ಗುಲಾಬಿ ಕಲರ್ ವಸ್ತು ಏನೋ ಕೊಡ್ಲಾತರ.

ಹಿಂದೊಂದ್ ಬೆಳ್ಳನ್ ಪರ್ದ ಕೂಡ ಹಾಕ್ಯಾರ.

ಇದೆ ರೋಡಿನಲ್ಲಿ ಸುಮಾರು ಗಾಡಿಗಳು ಆಟೋ ಗಳು ಹೋಗುತ್ತಿವೆ ಮತ್--

ಈ ಅಂಗಡಿಯಲ್ಲಿ ತರ್ಬುಜ್ ಪೈನಾಪಲ್ ಹಾಲು ಪಾಪಯ್ ಫುಲ್ ಗೋಬಿ ಬಾಳೆಹಣ್ಣು ಕೂಡ ಇವೆ.

ದಾರ ಎಲ್ದಾರ ಕಬಣ ಕಬ್ಬಿಣ ಕಬ್ಬಿಣ ಬಿಟ್ಟರ ಮತ್ ಅಲ್--

ಒಬ್ಬನು ಕಿಶೇದಲ್ಲಿ ಕೈ ಹಾಕೊಂಡು ನಿಂತಿದ್ದಾನೆ.

ಹಾಗೆ ಒಂದು ಬೈಕು ಕೂಡ ನಿಂತಿದೆ ಲೈಟಿಂಗ್ ಇಂದ ವಿಡಿಯೋ ಚೖನಿಂಗ್ ಮಾಡಿದ್ದಾರೆ.